ಇಲ್ಲಿ ನೋಡಿ ನಾಲ್ಕ್ ಜನ ನಿಂತ್ಕೊಂಡಿದರೆ ಇಲ್ಲಿ ಕಾಫಿ ಕುಡಿಡ್ಕೊಂಡು ನಿಂತಿದ್ದಾರೆ ಅಲ್ಲಿ ಒಂದು ಅಂಕಲ್ ಮಾತ್ರಾ ಕಾಫಿ ಕುಡ್ಕೊಂಡಿದಾರೆ ಮಿಕ್ಕ ಮೂರ್ ಜನಾನು ಅಲ್ಲಿ ನೋಡ್ತ್ರಿ ಮಾತಡ್ಕೊಂಡಿದ್ದಾರೆ.

ನಾವು ಈ ಫೋಟೋದಲ್ಲಿ ನೋಡು ನೋಡ್ತಿರೋದು ಆಹ್ ಎಲ್ಲಾ ಜನಗಳು ಆಹ್ ಎಲ್ಲಾ ಬಂದು ಕೂತುಕೊಂಡು ಊಟ ಮಾಡ್ತಿದ್ದಾರೆ ಅಂತ.